ನಮಗೊಂದು ಬಿಲ್ಡಿಂಗ್ ಕಾಂತಾಯಿದೆ ಆ ಬಿಲ್ಡಿಂಗ್ ಒಂದು ಆಫೀಸ್ ಆಗಿರಬಹುದು ಅಥವಾ ಹಾಸ್ಪಿಟಲ್ ಆಗಿರ್ಬಹುದು ಅಲ್ಲಿರುವಂಥ ಬೈಕ್ಗಳ್ಳನ ನೋಡಿದ್ರೆ ನನಗ ಅನ್ಸುತ್ತೆ.

ಯಾವ ರೀತಿಯಾಗಿ ನಾವು ಮರುಬಳಕೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನಾವು ತೋರಿಕೊಡ್ತಿವಿ ತೊಸ್ಡಿ ತೊಡ್ಸಿಕೊಡ್ ಬೇಕಾಗುತ್ತೆ ಅದ ರೀತಿಯಾಗಿ ನಾವ್ ಇಲ್ಲ ಇಲ್ಲಿ ಯೂಸ್ ಮಾಡಿರುವಂತಹ ಎಲ್ಲಾ ಮೆಟೀರಿಯಳು --

ಇದು ನೋಡ್ತಾ ಇದ್ರೆ ಒಂಥರಾ ಇಲಿ ತರ ಕಾಣ್ತಾಯಿದೆ ಅಥವಾ ನಾವು ಕನ್ನಡದಲ್ಲಿ ಹೇಳ್ತೆವೆ ಮುಂಗುಸಿ ಅಂತೆ ಮುಂಗಿಸಿ ತರ ಕಾಣ್ತಾಯಿದೆ.

ಎಷ್ಟು ಮಾತಾಡಿದ್ರು ಕಡಿಮೇನೆ ಆ ಅದೇ ರೀತಿಯಾಗಿ ಅವರು ಒಂದು ಮುಕ್ತವಾದ ಒಂದು ಮುಕ್ತವಾದ ಚರ್ಚೆಗೆ ಒಳಪಡಿಸಿದ್ದಾರೆ. ಬಿ ಆರ್ ಅಂಬೇಡ್ಕರ್ ಅವರು ಮುಕ್ತವಾದ ಪ್ರಬಂಧ ಅಥವಾ ಇದನ್ನು--

ದೇವಸ್ಥಾನಗಳಲ್ಲಿ ಸ್ನಾನ ಮಾಡುದರಿಂದ ಮೈಯಲ್ಲಿ ಇರುವ ಶಕ್ತ ಹೆಚ್ಚಾಗುತ್ತೆ ರೋಗ ರುಜಿನಗಳು ಕೂಡ ನಾಶ ವಾಗುತ್ತದೆ ಒಂದು ಧೈವಿಕ ಭಾವನೆ ಕೂಡ ನು ಮೂಡತ್ತದೆ.

ಒಂದು ರೀತಿಯಾದ ಬಂಡೆಗಳ್ಳನ್ನ ತುಂಬಾ ನೋಡೋದನೆ ಸಧಾರವಾಗಿ ಕಾಣ್ಸು. ಇದೇ ರೀತಿಯಾಗಿ ಇರುವಂತ ಬಂಡೆಗಲು ಎಲ್ಲಿ ಎಲ್ಲಿ ಇದಾವೆ ಅಂದರೆ ಬಾದಾಮಿ ಅಲ್ಲಿ ಹಾಗೂ ಮತ್ತು ದುರ್ಗದಲ್ಲಿ ಇರುತ್ತವೆ.